ಈ ಚಿತ್ರದಲ್ಲಿ ಕಾಣಿಸುತಾ ಇರುವುಧು ಹಲವಾರು ಜನ ಹೆಂಗಸರು ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇರಬಹುಧು .

ಇಲ್ಲೊಬ್ಬಳು ಹುಡುಗಿ ಇದ್ದಾಳೆ ಮತ್ತು ಒಬ್ಬ ಅಂಕಲ್ ಇಲ್ಲಿ ಬುಕ್ಕು ಖರೀದಿ ಮಾಡಲು ನಿಂತಿರಬೇಕು. ನೋಡಲು ಅದ್ಭುತವಾದ--

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಬ್ಬ ವ್ಯಕ್ತಿ. ಈ ವ್ಯಕ್ತಿಯು ನೋಡಲು ಅದ್ಭುತವಾಗಿದ್ಧಾನೆ ಮತ್ತು ಹಲವಾರು ಗಿಡ--

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಹಲವಾರು ಯುವಕರು. ಇವರೆಲ್ಲರೂ ಸಹ ಜಿಮ್ ಮಾಡುವಂತೆ ಕಾಣಿಸುತ್ತಿದೆ.

ಇನ್ನೊಬ್ಬ ಒಬ್ಬ ವ್ಯಕ್ತಿ ಕಟಿಂಗ್ ಶೇವಿಂಗ್ ಮಾಡಿಸಿಕೊಳ್ಳಲು ಕುಳಿತಿದ್ದಾನೆ. ಹವನ ಮೇಲೆ ಬ್ಲೂ ಬಟ್ಟೆಯನ್ನು ಹಾಕಿದ್ದಾರೆ. ನೋಡಲು ಚನ್ನಾಗಿ--

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ನೀರಿನ ಒಳಗಡೆ ಹೋಗುತ್ತಿರುವಂತಹ ಒಂದು ಬೋಟು .

ಇಲ್ಲಿ ಹಲವಾರು ಜನ ನಿಂತುಕೊಂಡು ಅದರ ವೀಕ್ಷಣೆಯನ್ನು ಮಾಡುತ್ತಿದ್ದಾರೆ ನೋಡಲು ಸುತ್ತ ಮುತ್ತ ಗುಡ್ಡ ಬೆಟ್ಟಗಳು ಕಾಣಿಸುತ್ತಿದ್ದಾವೆ. ಅದ್ಭುತವಾದ ಒಂದು ಚಿತ್ರ ಎಂದು ಹೇಳಬಹುದು.